ಇದು ಒಂದು ಹಾರ್ಡ್ವೇರ್ ನ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಇವುಗಳನ್ನು ಒಂದು ದೊಡ್ಡದಾದ ತಗಡಿನ ಶೆಡ್ಡಿನ ಒಳಗಡೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗೆ ಹಲವಾರು ರೀತಿಯಾದ ಬಣ್ಣಗಳನ್ನು ಬಕೆಟಿನ ಒಳಗಡೆ ಇಟ್ಟದ್ದನ್ನು ಒಳಗಡೆ ನೋಡಬೋದು.

ನನಗೆ ಇದ್ರಲಿ ಲೈಟ್ಟಿಂಗ್ನ ವ್ಯವಸ್ಥೆ ಅಳವಡಿಸಿದ್ದು ನಾವು ನೋಡಬವುದು.

ಇದು ಒಂದು ಪಾರ್ಕ್ ಮದ್ಯದಲ್ಲಿ ನೀರು ಬೀಳುತ್ತಿರುವ ದೃಶ್ಯ ನಮಗೆ ತಿಳಿದು ಬರುತ್ತದೆ.

ಇದು ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ಬಿಳಿ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಹಾಗೆ ಹಲವಾರು ರೀತಿಯಾದ ವಸ್ತುಗಳು ಮತ್ತು ಬ್ಯಾಟರಿ ಸಮಾನ್ಗಳನ್ನು ನಾವು ಕಾಣಬೋದು.

ಇದು ಒಂದು ದೊಡ್ಡ ಬಿಲ್ಡಿಂಗಿನ ಮುಂಭಾಗದ ಅವರಣವೆಂದು ನಮಗೆ ತಿಳಿದುಬರುತ್ತದೆ.

ವಿಠ್ಠಲ ಕೃಷ್ಣ ದೇವಸ್ಥಾನದ ಮುಂಭಾಗದ ಆವರಣವೆಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಹಲವಾರು ರೀತಿಯಾದ ಸ್ಪೆಟ್ ಗಳನ್ನು ಹಾಕಿರುವುದನ್ನು ನಾವು ಕಾಣಬಹುದು.

ಹಾಗೆ ಈ ಶಶಿ ಗಿಡವನ್ನು ಒಂದು ಕರಿದಾದ ಚೀಲದಲ್ಲಿ ಇಟ್ಟಿರುವುದನ್ನು ನೋಡಬಹುದು.

ಇದು ಒಂದು ತೋಟಗಾರಿಕೆ ಎಂದು ನಮಗೆ ತಿಳಿದು ಬರುತ್ತದೆ.

ಕಟ್ಟಿ ಒಣಗಿದ ಕಟ್ಟಿಗೆಯನ್ನು ಇದರಲ್ಲಿ ನಿಂದ್ರಿಸಿದ್ದು ನೋಡಬಹುದು ದೂರದಲ್ಲಿ ದೊಡ್ಡ ದೊಡ್ಡ ಗಿಡಮರಗಳನ್ನು ಕಾಣಬಹುದು.

ಇದು ಒಂದು ಮನೆಯ ಮೇಲಿನ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಇದರ ಮೇಲೆ ಒಂದು ಸೋಲಾರ್ ಇಟ್ಟಿರುವ ದೃಶ್ಯವನ್ನು ನಾವು ಕಾಣಬಹುದು.

ಹಾಗೆ ದೊಡ್ಡ ದೊಡ್ಡ ಮರಗಳು ಮತ್ತು ತೆಂಗಿನಮರಗಳನ್ನು ಇಲ್ಲಿ ನೋಡಬಹುದು.

ಇದು ಒಂದು ಮನೆಯ ಕಟ್ಟಡ ಕೆಲಸ ಎಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ನಾಲ್ಕು ರೀತಿಯ ವ್ಯಕ್ತಿಗಳನ್ನು ನಾವು ಕಾಣಬಹುದು.

ಹಲವಾರು ರೀತಿಯಾದ ಅಂಗರ್ ರಾಡು ಗಳನ್ನು ಕಾಣಬಹುದು ಇದು ನೋಡಲು ಸುಂದರವಾಗಿದೆ.

ಇದು ಒಂದು ಫುಡ್ವೇರ್ ಚಪ್ಪಲಿ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಕಾಲೇಜಿನ ಮುಂಭಾಗದ ಆವರಣವೆಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳು ಹೋಗುತ್ತಿರುವ ದೃಶ್ಯವನ್ನು ಕಾಣಬಹುದು.

ಇದು ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ನಮಗೆ ಒಂದು ಬಯಲು ಸೀಮೆ ವಾತಾವರಣದಲ್ಲಿ ಕಂಡುಬರುತ್ತದೆ.

ಹಾಗೆ ಹುಡುಗನ ಹಿಂದೆ ಒಂದು ಟಿ_ವಿ ಯ ವ್ಯವಸ್ಥೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರ ರಾಕ್ಷಸ ಚಿಹ್ನೆಯ ಚಿತ್ರವನ್ನು ಅಳೆ ಬಿಟ್ಟಿರುವುದು ಇದರಲ್ಲಿ ನೋಡಬಹುದು ಹಾಗೆ ಒಂದು ಟೇಬಲ್ಲಿ ನ ವ್ಯವಸ್ಥೆಯನ್ನು ಇಲ್ಲಿ ಕಾಣಬಹುದು.

ಇದರಲ್ಲಿ ಒಂದು ಬೈಕನ್ನು ನಾವು ಕಾಣಬೋದು.

ಅದರ ಮುಂಭಾಗದಲ್ಲಿ ಒಂದು ಕಾರ್ ನಿಂತಿರುವ ದೃಶ್ಯವನ್ನು ನೋಡಬಹುದು.

ಈ ಟಾರ್ಲಿಯು ನೋಡಲು ಹಳದಿ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಮೇಲೆ ಭಾರತ ಅಗ್ರೋ ಹುಬ್ಬಳ್ಳಿ ಎಂದು--

ಇದು ಒಂದು ಮಣೆಯ ಹೊರಗಡೆ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಕಾಣಬಹುದು.

ಇದರಲ್ಲಿ ಕಟ್ಟಿಗೆಯಿಂದ ಮಾಡಿದಂತ ಎರಡು ರೀತಿ ಟೇಬಲ್ ಗಳನ್ನು ಕಾಣಬಹುದು.

ಬಿಳಿದಾದ ಪ್ಲೇಟ್ ಗಳನ್ನು ಅಳವಡಿಸಿದ್ದನ್ನು ಕಾಣಬಹುದು.

ಹಾಗೆ ಇದರಲ್ಲಿ ಲೈಟಿಂಗ್ ನ ಅಳವಡಿಸಿದ್ದನ್ನು ನಾವು ನೋಡಬಹುದು.

ಹಾಗೆ ಹಲವಾರು ರೀತಿಯಾದ ಎಣ್ಣೆ ಬಾಟಲ್ ಗಳನ್ನು--

ಹಾಗೆ ಸಣ್ಣ ಪುಟ್ಟ ಗಿಡಮರಗಳು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗಳನ್ನು ನಾವು ಇದರಲ್ಲಿ ಕಾಣಬಹುದು.